ಇಲ್ಲೊಂದು ಮೀಟಿಂಗ್ ನಡೆದಿದೆ ಚೆನ್ನಾಗಿ ಫಂಕ್ಷನ್ ಕೂಡ ಅಟೆಂಡ್ಮಾ ಡುವುದು ತುಂಬಾ ಚೆನ್ನಾಗಿದೆ

ಸೊ ಇದು ಬಂದು ಬಸ್ ಸ್ಟ್ಯಾಂಡ್ ಆಗಿದೆ ನೋಡೋಕು ಕೂಡ ಚೆನ್ನಾಗಿದೆ ಮತ್ತೆ ಬಸ್ ಗಳು ನಿಂತಿದೆ ಮತ್ತೆ ಹಿಂದಗಡೆ ಇದೆ.

ಸೋ ಇದು ಬಂದು ಒಂದು ಟೂ ವೀಲರ್ ಪಾರ್ಕಿಂಗ್ ವಳಗ್ ಇರಬಹುದು. ಎಷ್ಟು ಕ್ಲೀನ್ ಆಗ್ ಇದನ್ನ ಕಾಂತೇವೆ. ಅಷ್ಟೇ ಕರೆಕ್ಟ್ ಆಗ್ ಕೂಡಾ ನಿಲ್ಲಿಸಿದ್ದಾರೆ. ಚೆನ್ನಾಗು ಕೂಡ ಇದೆ ಎಲ್ಲರಿಗೂ ಕೂಡ ಇಷ್ಟಾನು ಆಗುತ್ತೆ ನೋಡೋದುಕ್ಕುನು ಅಲ್ಲೊಂದು ದೊಡ್ಡದು ಮಾರನು ಕೂಡ --

ಕಾಣ್ತಾ ಇದೆ ಒಂದು ಮರ ಗಿಡ ಎಲ್ಲ ಕೂಡ ಇದೆ ಒಂದು ಹುಡುಗ ಅದನ್ನುಮುಟ್ಟತ್ತಾ ಇದ್ದಾನೆ.ಚನ್ನಾಗಿ ಕೂಡ ಇದೆ.